ಆಆಆ ಮೇಲ್ಗಡೆ ಮಣಪ್ಪುರಂ ಗೋಲ್ಡ್ ಲೋನು ಕೆಳಗ್ ಆಂಧ್ರ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಸೊ ಎಲ್ಲಾ ರೀತಿಯಾಗಿ ಆಆಆ ಆ ಹ್ಮ್ --

ಇದೊಂದು ಮುಂದುವರಿದ ಸಿಟಿ ಗಳಲ್ಲಿ ಒಂದು ಸಿಟಿ ಯ ಒಂದು ಚಿತ್ರ. ಯಾಕಂತಂದ್ರ ಯಲ್ಲಾಕಡೆ ಎತ್ತೆತ್ತರವಾದ ಬಿಲ್ಡಿಂಗ್ ಗಳ --

ಆಹ್ಹ್ ಇದೊಂದು ರೈಲ್ವೆ ಅಹ್ ಬ್ರಿಜ್ ರೈಲ್ವೆ ಬ್ರಿಜ್ ನದಿಯ ಮೇಲ್ಗಡೆ ಒಂದು ರೈಲ್ವೆ ಹೋಗುವಂಥ ದಾರಿ.

ನಮ್ಮ ಬೀಜಾಪುರ್ ಜಿಲ್ಲೆಯಲ್ಲಿ ಟೊಮೇಟೊ ವ್ಯಾಪ್ ಬೆಳೆಗಾರರು ಬಹಳ ಜನ ಇದ್ದಾರ ನನಗೆ ಟೊಮೇಟೊ ಕೆಚಪ್ ಅಂದ್ರೆ ತುಂಬಾ ಇಷ್ಟ.

ನಾವು ಕಲಿಯಬೇಕು ಅಂತಂದ್ರ ಅಅ ಹಂಗೆ ನೆಲದ್ ಮೇಲೆ ಕೂತು ಆಹ್ಹ್ ಆ ಒಂದು ಹಳೆಯ ಒಂದು ಬ್ಲಾಕ್ ಬೋರ್ಡ್ ಮೇಲೆ ನಾವ್ ಕಲ್ತೀವಿ.

ಆಮೇಲೆ ಅದನ್ನು ಮೇಂಟೈನ್ನ್ಸ್ ಮಾಡ್ಲಿಕ್ಕೆ ಮಿಶನ್ ಇಟ್ಟಿದ್ದು ತುಂಬಾ ಆಕರ್ಷಣೀಯ--

ಇಂಥ ಒಂದು ಜಗದಾಗ ಮನಸ್ಸು ಆಹ್ಹ್ ಮನಸಿಗೆ ಏನೋ ಒಂದು ಭಾರ ಆದಾಗ ಬೇಜಾರ್ ಆದಾಗ ಇಂಥ ಜಾಗಾದಾಗ ಕುಂತು ಒಂದು ಆ ಒಂದು ಆನಂದ ಬರುವಂಥ ಒಂದು ಸ್ಥಳ ಇವೆಲ್ಲ.

ನಾವು ಈ ತರದ ಸ್ವಾಮೀಜಿಗಳನ್ನ ನಮ್ ಊರಲ್ಲಿ ತುಂಬಾ ಜನನ ನೋಡಿದ್ದೀವಿ.